ಮೂರ್ kilo meter ಅದಾವ್ರಿ. ನಮ್ಮಲ್ಲಿ ರಾಮ್ ಲಿಂಗ ಅಂತ ಅದಾರ್ರಿ ದೇವ್ರು.

ಅಲ್ಲೇ ಹೋಗ್ತಾರ್ರಿ ಹೊಸ ಬಟ್ಟಿ ಎಲ್ಲಾ ಹಾಕೊಂಡು ಮಾಡಿ ಹೋಗಿ ಅಲ್ಲಿಂದ ಮತ್ತೆ ಬನ್ನಿ ಕಡ್ಕೊಂಡ್ ಅಲ್ಲಿಂದ ಮತ್ತೆ ಬರ್ತಾರೆ ಮನಿಗಿ.

ಬಂದು ಬೆಳ್ಳಿ ತಟ್ಟೇಲಿ ಆರತಿ ಮಾಡ್ಸ್ಕೊತಾರೆ ನಮ್ಮಲ್ಲಿ. ಹಬ್ಬ ಚೆನ್ನಾಗಿ ಆಚರಿಸ್ತಾರೆ ನಮ್ಮಲ್ಲಿ sir ಹಾ ಹೌದ್ರಿ.

ಇತರ ಮಾಡ್ತಾರೇನ್ರಿ. ನಿಮ್ಮಲ್ಲಿ ನಮ್ಮ್ ಕಡೆರಿ ದಸರಾ ಒಂಬತ್ತ ದಿನಾ ಇದ್ದಾಗ ಮನೇಲಿ ದೀಪಾ ಹಾಕಕ್ start ಮಾಡ್ತೇವ್ರಿ.

ಒಂಬತ್ತ ದಿನ ದೀಪಾ ಕಾಯೋದ್ರಿ daily ನಸಕಿನ್ ಜಾವಾ ಎದ್ದು ಮನೇಲಿ ಯಾರ್ ಹಿರಿಯರ್ ಇರ್ತಾರಾ ದೊಡ್ಡ್ ವ್ಯಕ್ತಿ ಅವ್ರ್ ಜಳಕಾ ಮಾಡಿ.

Daily ಒಂಬತ್ತ ದಿನ ಬನ್ನಿ ಗಿಡ ಅಂತ್ ಇರ್ತೇತಲ್ರಿ ಅಲ್ಲೇ ಹೋಗಿ ಪೂಜಾ ಮಾಡ್ತಾರ್ರಿ daily ಒಂಬತ್ತ ದಿನಾ ನ್ಯಾಸಕಿನ್ಯಾಗ ಎದ್ದು.

ನಾಲಕ್ಕ್ ಗಂಟೆಗ್ ಜಳಕಾ ಮಾಡಿ, ಐದ್ ಗಂಟೆಗ್ ಅಲ್ಲಿ ಪೂಜಾ ಮಾಡಿ, ಆರ್ ಗಂಟೆಗ್ ಮನಿಯೊಳಗ ಇದ್ದು daily ಹಣ್ಣು, ಹಂಪಲು ಇಟ್ಟು ದೇವಿಗೆ, ಜಳಕಾ ಗಿಳಕಾ ಮಾಡಿಸಿ ಎಲ್ಲಾ ನೈವೇದ್ಯ ಕೊಡ್ತಾರೀ.

ಹ್ಮ್ ಯುಗಾದಿ ಹಬ್ಬ, ದಸರಾ ಹಬ್ಬ ದಿನ ಎಲ್ಲ grand ಆಗಿ ಮನೇಲಿ Function ಇಟ್ಟು DJ ಗಿಜೆ ಹಚ್ಚಿ ನಾಲ್ಕ್ ಒಂಬತ್ತ್ ಜನಾ ಮುತ್ತೈದೆರ್ ಕರಿಸಿ ಊಟಾ ಗಿಟಾ ಮಾಡಿಸಿ.

ಅವರಿಗೆ ಉಡಿ ಗಿಡಿ ಎಲ್ಲ ತುಂಬಿಸಿ, ಸೀರೆ, ಹಣ್ಣು, ಹಂಪೆಲೆಲ್ಲಾ ಕೊಡಸ್ತೇವ್ರಿ.

ಬೆಳ್ಳಿಗಿಂದ್ ಸಾಯಂಕಾಲ ಮಾಡಿ ಏಳ್ ಗಂಟೆ ಒಳಗಡೆ ಎಲ್ಲ ಮುಗಿಸಿ ಎಲ್ರಿಗೂ ನಮಗ್ ಬೇಕಾದವ್ರಿಗೆ friends ಗೆ

ದೊಡ್ಡಪ್ಪಾ, ಚಿಕ್ಕಪ್ಪಾರಿಗೆ ಮನೆ ಮನೆಗೆ ಹೋಗಿ ಬನ್ನಿ ಕೊಟ್ಟು ಪಾದ ಗಿದ ಸನಮಾಡಿಕೊಂಡ ಅವ್ರ್ ಜೊತೆ ಮಾತಾಡ್ಕೊಂತ.

ಇರ್ತೇವಿ ಬರೋರಿಗ್ ಗಿರೋರ್ಗ್ ಇದೆ ರೀತಿ ಇರೋಣ. ಮತ್ತೆ ಸಾಯಂಕಾಲ ಎಲ್ರು ಬಂದ್ ನಗುನಗುತಾ ಊಟಾ ಗಿಟಾ ಮಾಡ್ಕೊಂಡ್ ಇರ್ತೇವಿ.

ಹಾ ಜೋರ್ ಆಗ್ತೇತ್ರಪ್ಪಾ ನಿಮ್ಮಲ್ಲಿ ಹಬ್ಬ. ಹ್ಮ್ ನಮ್ಮ್ ಕಡೆ ಈರೀತಿ ಇರತ್ತ ನೋಡಿ ಎಲ್ಲರನ್ನು ಕರ್ದು ಮತ್ ಮಾತಡ್ಕೊಂತ ದೂರ. Relation ಇತ್ತಂದ್ರ bike ಒಯ್ದು ಮಾತಾಡಿ ಹೇಳಿ ಬರ್ತೀವಿ.

ಹಾ ನಮ್ಮಲ್ಲೂ ಅದೇ ಥರರೀ ಬಂಗಾರನ ಅಂದ್ರೆ ಹೋಗ್ತಾರೆ. ಮೂರ್ kilometer ಕಡೆ ರಾಮಲಿಂಗ ಅಂತೇಳಿ ಅಲ್ಲಿಗ್ ಹೋಗಿ ನಮ್ಮಲ್ಲಿ ಬನ್ನಿ ಕಡ್ಕೊಂಡ್ ಬಂದು ಆರತಿ ಮಾಡ್ಸ್ಕೊಂಡ್ ಬನ್ನಿ ಹಂಚತಾರೆ ನಮ್ಮಲ್ಲಿ.

ನಮ್ಮ್ side ಇಲ್ಲೆಲ್ಲಾ ಬನ್ನಿ ಕಡಿಯುವ ದಿನ ಬೆಳಗಿನ ಜಾವ ಅಂದ್ರ್ daily ಎಲ್ಲರು ಒಂಬತ್ತ ಜನ ಮುತ್ತೈದೆರ್ ಹೋಗಿ daily ಅದಕ್ಕ್ ಕುಂಕುಮ, ಅರಿಶಿನಾ ಹಚ್ಚಿ ಬರ್ತಾರೆ.

ಬನ್ನಿ ಕಡಿವಂತದು ಸಾಯಂಕಾಲ ಐದ್ ಗಂಟೆಗೆ ಹಲಗಿ ತಗೊಂಡು, ಡೋಲು ಎಲ್ಲ ತಗೊಂಡು ಊರಾನ್ ಜನಾ ದೊಡ್ಡ್ ಹಿರಿಯ ವ್ಯಕ್ತಿಗಳಾಗಿರ್ತಾಕ್ಕಂತಾವ್ರ್ ದೇವಸ್ಥಾನಕ್ ಹೋಗಿ ಎಲ್ಲೇ ಎಲ್ಲಾ ದೇವರ ನೈವೇದ್ಯದು ಕೊಟ್ಟು ಒಂದು ಹಿರಿಯ ಮನಷಾ ಚಿಕ್ಕ ಹುಡ್ಗನ್ ಎಬ್ಬಿಸಿ ಮೇಲ್ಗಡೆಯಿಂದ ಬನ್ನಿ ಕಡಿಯಾಕ್ start ಮಾಡಿಸ್ತಾರೆ.

ಹಾ ಹಿರೇ ಮನುಷಾರ್ ಇಲ್ದೆ ಕೆಲಸ ಆಗಲ್ರಿ ಹಿರೇ ಮನಷಾರ್ ಎಲ್ಲಾ ಕಡೆ ಇರ್ಬೇಕೇ ಆಗ್ತದ. ಕಾಣಿಕೆ ಅಷ್ಟು ಕೊಟ್ಟು ಅದ್ ಗಿಡಕ್ ಕಾಣಿಕೆ ಇಟ್ಟು ತಂದೆ ಬರು ವರ್ಷ ಇದೆ ಥರಾ ಇದೆ ರೀತಿ ಶುಭಾದಾಗಿರ್ ಅಂತೇಳಿ ಬನ್ನಿಯನ್ನ ಕಡಿಯಾಕೆ start ಮಾಡ್ತಾರ್.

ಹಾ ನಮ್ಮಲ್ಲಿ ಮತ್ತೇನಪ್ಪಾ ವಿಶೇಷ ಅಂದ್ರೆ.

ನಮ್ಮಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಒಂಬತ್ತ ದಿವಸ ಏನ್ ನವರಾತ್ರಿ ಇರತ್ತೆ ನೋಡಿ.

ಆ ನವರಾತ್ರಿಯಲ್ಲಿ ಒಂಬತ್ತತರದ್ದು ಸೀರೆ ಉಟ್ಕೋತಾರೆ sir ನಮ್ಮ್ ಹತ್ರ.

ಅಂದ್ರೆ ಬೇರೆ ಬೇರೆ ಸೀರೆಗಳು ಈಥರದೆಲ್ಲಾ ಉಟ್ಕೊಂಡು last ದಿನ ಯಾವದಿದೆ ಅದನ್ನ ಉಟ್ಕೊಂಡು ನಮ್ಮ್ ಹತ್ರ

ಬನ್ನಿ ಮುರೀಲಿಕೆ ಹೋಗಿ ಆಮೇಲ್ ಬನ್ನಿ ಮುರ್ಕೊಂಡ್ ಬಂದು ಆರತಿ ಮಾಡ್ಸ್ಕೊಂಡು ಆಮೇಲೆ ನಮ್ಮಲ್ಲಿ ಎಲ್ಲಾ ಕಡೆ ಬನ್ನಿ ಹಂಚ್ತಾರೆ sir .

ನಮ್ಮ್ side ಆ ಥರಾ ಏನು ಇಲ್ಲ ನಾವು ಒಂಬತ್ತ್ ದಿನ ಕೂರಿಸಿದ್ರೆ ಐದನೇ ದಿನಾ ಎಲ್ರಿಗೂ ಮುತ್ತೈದೆರಿಗೆ ಒಂಬತ್ತ್ ಇಲ್ಲಾಂದ್ರ ಹನ್ನೊಂದ್ ಜನಾ ಮುತ್ತೈದೆರಿಗೆ ಕೂರಿಸ್ತೀವಿ ಮದ್ವಿ ಅದೋರಿಗೆ.

ಹಾ ರೀ. ಹಾ ಕೆಲ್ಸಾ ಇದೆ ಹಣಮಂತು ಅವ್ರೆ ನಾನ್ ಮತ್ತೆ ನಿಮ್ಗ್ call ಮಾಡ್ತೇನಿ ಆಯ್ತಾ? ಹಾ Okay ಹಾ ನಮಗು ಕೆಲ್ಸಾ ಇದೆ ತಗೊಳಿ ನಾವು ಆಮೇಲೆ call ಮಾಡ್ತೇವ್ okay Bye .

ಆ ನಾ ಹುಷಾರ್ ಇದ್ದೇನೆ, ನೀವು ಹೇಗಿದ್ದೀರಾ?

ಇಲ್ಲಾ ಆಗಬೇಕಷ್ಟೆ, ಈಗ ಬಂದದಷ್ಟೇ, college ಇಂದಾ.

ನಮಿಗೆ ಈಗ vacation ಹಾಗೆ.

ಹಾ ನೀವು lucky ಬಿಡಿ, ನಮಿಗೆ ಅದೂ ಇಲ್ಲಾ. Christmas vacation ಇಲ್ವಾ ನಿಮ್ಗೆ? ಇಲ್ಲಾ ಇಲ್ಲಾ, ಅದು ಕೂಡಾ ಆದಿತ್ಯವಾರ ಬಂತಲ್ಲಾ?

Government job ಅಲ್ಲಿ ಆ ರೀತಿಯಲ್ಲಿ ಇದ್ರೆ ಆಗ್ಬೋದು, ಅದೂ ಇಲ್ಲಾ ಬಿಡಿ government job ಅಲ್ಲಿ ಇದ್ರೆ.

ಅದು ಹೌದು ಹಾಗೆ, ನನಿಗ್ ನಿಮ್ ಹತ್ರ ಕೇಳ್ಬೇಕಿತ್ತು? ಆ ನಿಮಿಗೆ recent bank ಅ job opportunity ಉಂಟಂತೆ ಕೇಳಿದ್ದೀರಾ? Recent bank exam ಇಗೆ ಇದು ಬಂದಿತ್ತು, call for ಬಂದಿತ್ತು? ಹೌದಾ, ನಮಿಗೇನ್ ಗೊತ್ತಾ ಅಂದ್ರೆ ನಾವು ಕಲಿತಿರುವ field ಬೇರೆಯಲ್ಲಾ, ಅದೇ ನಮಗೆ ಯಾರು ಅದ್ರ ಬಗ್ಗೆ ಹೇಳುದಿಲ್ಲಾ. Okay , ಆದ್ರೆ normally ಎಲ್ಲಾ field ನವ್ರು ಆ competitive exam apply ಮಾಡ್ಬೋದು ಅಂತೆ. ಮಾಡಿ ನಿಮಿಗೆ ಸಾ set life ಅಲ bank . ಅದೇ ಅದೇ, but ನಮ್ಮದು goal ಬೇರೆ but ಹೌದು ಒಂದ್ಸಲಾ try ಮಾಡಿದ್ರೆ ಒಂದ್ experience ಸಿಕ್ಕಿದ ಹಾಗೆ ಆಗ್ತಾದಲ್ಲಾ, bank ಇದ್ದು .

ನಂದ್ field bank ಅಲ್ಲಾ, try ಮಾಡ್ವಾ ಅಂತಾ ಇದ್ದೇನೆ. ಹಾ ಹಾಗೆ, but ಅದು ಓದ್ಬೇಕಲ್ವಾ ತುಂಬಾ, ನನಿಗಿಲ್ಲಿ time ಸಿಗುದಿಲ್ಲ ಅದಿಕೋಸ್ಕರಾ ಓದ್ಲಿಕ್ಕೆಲ್ಲಾ.

ಹೇಳ್ತಾರಲ್ಲ banking ಇದ್ exam . ಹ್ಮ್, actually banking job ಕೂಡಾ irritative ಆಯ್ತಾ, ನಾವು loan application ಎಲ್ಲಾ ಹಿಡ್ಕೊಂಡು ಹೋದಾಗಾ queue ಉದ್ದ ಇರಲ್ಲ, ಅವ್ರು ಹಾಗಾದ್ರೆ ದಿವ್ಸಕ್ಕೆ ಎಷ್ಟು ಜನಾ ನಮ್ಮಂತವರನ್ನ ಮಾತಾಡಿಸ್ ಇರ್ಬೋದು? ಹೌದೌದು. ಒಬ್ರು ನಮ್ಮ ಬಗ್ಗೆ ಚಿಂತೆ ಮಾಡುದು ಅವ್ರು ಎಲ್ಲಾರ್ ಬಗ್ಗೆ ನೋಡ್ಕೊಳ್ಬೇಕಾಗ್ತದೆ ಅಲ್ಲಾ? ಹೌದು, ನಾವ್ ಹೇಳ್ತೇವೆ bankers ತುಂಬಾ rude ಇರ್ತಾರೆ ಅಂತಾ, ಅಷ್ಟೇ ತಲೆಬಿಸಿ ಇರ್ಬೋದು. ಅದೇ ಅವರಿಗೆ ಮತ್ತೆ ಮೇಲಿಂದ order ಬರ್ತಿರ್ತೆ ಅಲ್ಲಾ ಇಷ್ಟು time ಇಗೆ ಇಷ್ಟು ಮುಗಿಸ್ಬೇಕು ಅಂತಾ ನಿಮಿಗೆ. ಹಾ ಅದು ಹೌದು, ಏನು ಒಂದು ಚೂರ್ ಲೆಕ್ಕಚಾರಾ ಆಚೆ ಈಚೆ ಆದ್ರೆ, ಅವ್ರ ಕೈಯಿಂದಾ ಹಾಕ್ಬೇಕು ಆಗಬೋದ ಏನೋ ಅಲ್ಲಿ ಕೂತಾಗಾ? ಮತ್ತೆ ಅಲ್ಲಿ ಕೆಲವು loan ಕಟ್ಟದವರು ಎಲ್ಲ ಇರ್ತಾರಲ್ಲಾ ಅವ್ರದ್ದು ತಲೆಬಿಸಿ ಇರ್ತದೆ. ಅದು ಹೌದು. ಎಣಿಸಿದ ಹಾಗೆ ಇಲ್ಲ ಅಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂತಾ ಅನ್ಕೊಳ್ಳುವುದು ಮಾತ್ರ.

Job ಸಾ ಹಾಗೆ ಅದು ಅಂತಲ್ಲ.

ನಮ್ಮದು ಈಗ engineering , ಅಂದ್ರೆ ಓದುತ್ತಿದ್ದೇವೆ ಅಷ್ಟೇ.

ಇನ್ನು ಅದೆಲ್ಲಾ ಉಂಟು ನಮಗೆಲ್ಲಾ ಈ government job ಇದ್ದೆಲ್ಲ ತುಂಬಾ ಕಡಿಮೆ, ನಮ್ಮದು ಹೆಚ್ಚಾಗಿ private company ಗಳಲ್ಲೇ ಆಗ್ತದೆ.

ಹ್ಮ್ ಅಲ್ಲಾ government ನ ಕೆಲವು competitive exams ಇಲ್ವಾ engineers ಇಗೆ. ಅದೇ ಅದು, ನಮಿಗೆ ಬರೀಬೇಕಾಗ್ತದೆ competitive exam ಹಾಗೆ ಬರ್ದ್ರೆ ಮಾತ್ರಾ ಮತ್ತೆ ಇದು join ಆಗ್ಬೋದು. ಹಾಗೆ IAS IAS ಎಲ್ಲಾ ಬಾ~ ಇದು engineer ದ್ದೆ ಅಲ್ಲಾ? ಹಾ ಅದ್ ಹೌದು but IAS ಗೆಲ್ಲಾ ನಮಿಗೆ ಈ ಕಿರಿಕಿರಿಯಲ್ಲಿ ಅದಕ್ಕೆ prepare ಮಾಡಿಕೊಳ್ಳಬೇಕು ಇದಕ್ಕೆ ಓದ್ಕೊಳ್ಬೇಕು ತುಂಬಾ ಕಷ್ಟ ಆಗ್ತದೆ, ತೊಂದರೆ ಇಲ್ಲಾ ಬರಿಬೋದು.

ಆದ್ರೆ, time ಸಿಗ್ಬೇಕಲ್ಲಾ ಅದಿಕ್ಕೆ ಅಂತಾನೆ.

ಅದು ಹೌದು, ನಿಮ್ಮ ದಿನಚರಿಯಲ್ಲಿ ಸ್ವಲ್ಪಾ time competitive exam ಇಗೆ ಹೇಳಿಯೇ ತೆಗ್ದಿಡ್ಬೇಕು? ಹಾ ಅದೇ ಇಡ್ಬೇಕಾಗ್ತದೆ, ನಮಿಗೆ ಉಳ್ದದ್ದು ವಿಷಯದಲ್ಲೇ time ಹೋಗುದು ಗೊತ್ತಾಗುದಿಲ್ಲಾ, ಹೇಗೆ ಹೋಗ್ತದೆ ಅಂತಾ. ಹುಮ್ಮ್ ನಿಮ್ಮ loan application ಇಷ್ಟರವರೆಗೆ ಕೊಟ್ಟಿದ್ದೀರಾ? bank . Loan ಅಂದ್ರೆ ನಾವು, education loan ಇಗೆ ಹಾಕಿದ್ದೇವೆ. ಆ ನಿಮ್ದು education loan ಇಗಾ? ನಮ್ದು same two percent interest ಉಂಟಾ? ಇಲ್ಲಾ ಇಲ್ಲಾ ನಮ್ಮದು ten percent ಅಂದ್ರೆ ಅದು bank ಇದ್ದಲ್ಲ ಅದು ನಾವು government ಇಂದ ದೇವರಾಜ್ ಅರಸ್ ಅಂತಾ ಬರ್ತದಲ್ಲ, ಅದರಿಂದ ಹಾಕಿದ್ದಲ್ಲಾ ಅದು.

ಓ ನೀವು ಅದ್ರಿಂದಲೇ ಹಾಕ್ಬೋದಿತ್ತಲ್ಲಾ? two percent interest ಅಲ್ಲಿ ಇತ್ತು. ಅದೇ ಹೌದು, ಅದಿನ್ನೂ close ಮಾಡ್ತೆನೆ ನಮಿಗೆ ಅದು ಅಷ್ಟು ಅಗತ್ಯ ಇಲ್ಲಾ loan ಇದ್ದು, ಹಾಗೆ. Ten percent ತುಂಬಾ ಜಾಸ್ತಿಯಾಯ್ತು ಯಾಕಂದ್ರೆ personal loan ನ ಹಾಗೆ ಆಯ್ತು ಅದು, ten percent . ಹೌದ್, ಸರಿ ಹಾಗಾದ್ರೆ ಬಿಡ್ವಾ? Okay ಸಿಗುವ .

ನಾನೂ ಚೆನ್ನಾಗಿದ್ದೀನಿ ಎಲ್ಲಿ ನಾವ್ school ಅಲ್ಲೇ meet ಆಗಿದ್ದು ನೋಡು ಮತ್ತ್ ಈಗ Call ಮಾಡಿದ್ದಿ. ನಿನ್ number ಸಿಗ್ಲಿಲ್ಲಾ ನಾನ್ ಬೇರೆವ್ರತ್ರ ಇಸ್ಕೊಂಡ್ number ನಿನಿಗ್ call ಮಾಡ್ಬೇಕಲ್ಲಾ ಮತ್ತೆ. ಹೌದಾ school ಅಲ್ಲಿ memories ಎಲ್ಲ ಹೆಂಗಿತ್ತಮ್ಮ ನಮ್ದು . ಹೇ super ಮ್ಮ ಮೊನ್ನೆ ಕರ್ನಾಟಕ ರಾಜ್ಯೋತ್ಸವ ಸಕತ್ ಆಗಿ ಮಾಡ್ದ್ವಿ ಗೊತ್ತಾ ನಿನ್ನ miss ಮಾಡ್ಕೊಂಡ್ವಿ ನಾವು. ಹೌದಾ ಏ ನಂಗೂ ಹೇಳಿದ್ರೆ ನಾನೂ ಬರ್ತಿದ್ದೆಪ್ಪ school ಗೆ. ಎಲ್ಲರು ಬಂದಿದ್ರೂ ನಿನ್ ಒಬ್ಳೆ ನಿನ್ ಒಬ್ಳೆ missing ಅಂದ್ರೆ ನೀನಾ ಸಾರಿಕಾ ಎಲ್ಲಿ ಸಾರಿಕಾ ಎಲ್ಲಿ ಅಂತ ಕೇಳಿದ್ರೂ ಅವ್ರು ಎಲ್ಲರು . ಖುಷಿ ಆಯ್ತ್ ಬಿಡಪ್ಪ ನಮ್ school ಅಲ್ಲಿ ಈಗ್ಲೂ ನನ್ ನೆನಪು ಇಟ್ಕೊಂಡಿದ್ದಾರೆ ಅಂತ ಆ school ಅಲ್ಲಿ ಓದಿದಕ್ಕೇನೆ ನಮಿಗ್ ಒಂದ್ ಒಳ್ಳೆ life ಬಂದಿದ್ದು. ಅಲ್ಲಾ ಕನ್ನಡ ಮಾಸ್ತರ್ ಅಂತ್ರು ಅಬ್ಬಬ್ಬಬ್ಬಾ ಸಾರಿಕಾ ಎಲ್ಲಿ ಸಾರಿಕಾ ಎಲ್ಲಿ ಅಮ್ಮಾ ನಿನ್ನೇ ಕೇಳ್ತಾರೆ ಬರೆ.

ಅಲ್ಲಾ ನಿನ್ ಹೌದು class ಸಾಗಿದ್ದಾಗ ನೀನ್ ಪಾಠಾನೇ ಕೇಳ್ತಿರ್ಲಿಲ್ಲಲ್ಲಾ ಯಾಕೆ? ಹೇ ನಂಗೆ ಅಷ್ಟೆರೇ boring ಅಲ್ಲಿಂದ ಮನೆ ಇಂದ ಅಲ್ಲಿಗೆ ನಡ್ಕೊಂಡ್ ಬರ್ಬೇಕಾ ನಡ್ಕೊಂಡ್ ಬಂದ್ tiffin ಎಲ್ಲಾ ಖಾಲಿ ಆಗೋಗದ ಒಟ್ನ್ಯಾಗ ಇನ್ ಏನ್ ಮಾತಾಡ್ತಿ ನಾನ್ ಅಂತು listening power ತುಂಬಾ ದೊಡ್ದು ಅಂತ ನಾನ್ ಅವಾಗ್ಲೆ ಪಾಠಾನೆ ಕೇಳ್ತಿದ್ದೆಪಾ ಯಾಕೆ ಕೇಳ್ತಿದ್ದೆ ಗೊತ್ತಾ ನಾನೂ?

ನಾನು ಬೇಗ ಮಲ್ಕೊಂಡ್ ಬಿಡ್ತಿದ್ನಲ್ಲಾ ಓದಕ್ಕೆ time ಸಿಗ್ತಿರ್ಲಿಲ್ಲ ನನ್ಗೆ.

ಅದಕ್ಕೇ ನಾನು ಪಾಠ ಚೆನ್ನಾಗಿ ಕೇಳಿ ಬರ್ದು ಬಿಡ್ತಿದ್ದೆ own ಆಗಿ.

ಹ್ಮ್ ಅದೇ ನನ್ಗೆ plus point ಪಾ ನಮ್ school ಅಲ್ಲಿ. plus point ಅದೇನೆ ಅಹ್ ನಮ್ದೆಲ್ಲಿ ಗೊತ್ತೈತಲ್ಲ. ಇನ್ನೊಂದು ಏನೇ maths sir ಎಷ್ಟ್ ಚೆನ್ನಾಗ್ lesson ಮಾಡ್ತಿದ್ರಲ್ಲಾ ಎಷ್ಟ್ ಚೆನ್ನಾಗಿ problems ಎಲ್ಲಾ solve ಮಾಡಿ ಕೊಡ್ತಿದ್ರಲ್ಲಾ ನಮ್ಗೆ. ಹೇ maths ಚೆನ್ನಾಗಿ ಮಾಡ್ತಿದ್ರೆ ನನ್ಗೆ ಅದೇ ರೇ ಮ್~ arithmetic progression ಅದು ಮಾತ್ರಾ ಸಂಕಲನ ವ್ಯವಕಲನ ಅದು ಮಾತ್ರ ಸಕತ್ easy ಇರ್ತಿತ್ತು. ನಂಗಂತು ತುಂಬ easy ಯಪ್ಪ maths ಈಗಂತು ನೋಡು ಚೆನ್ನಾಗ್ ಓದಿ ಚೆನ್ನಾಗ್ ಪಾಠ ಕೇಳಿದಕ್ಕೆ ಈಗ ಒಂದ್ ಒಳ್ಳೆ life ಎಲ್ಲಿದ್ದೀವಿ ಅಯ್ಯೋ ಇವಾಗ ಇವಾಗಿನ್ life ಆಗಿನ್ life ಭಾಳ ಏನಂದ್ರೆ ಇವತ್ತಿನ different life ಅದಕ್ಕೂ ಇದಕ್ಕೂ ವ್ಯತ್ಯಾಸ. ಹೌದಪ್ಪ ಆಗೆಲ್ಲಾ ನಾವ್ miss ಹೆಂಗ್ ಹೇಳ್ತಾರೆ ಹಂಗ್ ಕೇಳ್ಕೊಂಡು miss ಜೋತ್ ಎಷ್ಟು ಚೆನ್ನಾಗಿದ್ವಿ ಅಲ್ಲಾ. ಅವಾಗ ಅಬ್ಬಬ್ಬಬ್ಬಾ teacher ನಾ ಆಟ ಆಡ್ಸದೆ ಆಟಾಡಿಸುದು ಆವಮ್ಮನ್ನ ಬಂತಂದ್ರೆ ದಿನ drill ಮಾಡ್ರಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಅರ್ಧ ಅಲ್ಲೇ ಕಳ್ದು ಬಿಡ್ತಿದ್ವಾ ಕಾಲ. ಹ್ಮ್ ನಾನ್ ಅದಕ್ಕೇನೆ correct ಆಗಿ ಎಲ್ಲ drill ಮಾಡಿ correct time ಗ್ ಹೋಗಿ correct ಯೋಗ ಮಾಡಿ ಎಲ್ಲ ಮಾಡಿದಕ್ಕೆನೇ ನಂಗ್ ಇವಾಗ health ಚೆನ್ನಾಗ್ ಐತೆ ನೋಡು ನಿನ್ health ಹೇಗಿದೆ? ನನ್ health ಕೂಡಾ ಚೆನ್ನಾಗೆ ಐತ್ ನೋಡು.

ಹಾ ಅಂದ್ರೆ ನಿಮ್ ಅಷ್ಟ್ strong ಬರಲ್ಲ ಬಿಡು ನಾವ್ . ಅಲ್ಲೇ ಈಗ್ಲೂ ಮಾಡ್ತಾ ಇದ್ಯಾ ಏನಾದ್ರೂ school ನಾಗೆಲ್ಲ ಹೇಳ್ಕೊಟ್ಟಿದ್ದು ಯೋಗ drill ಎಲ್ಲ. ಮಾಡಕ್ಕತ್ತಿನಿ ಇವಾಗು ಹಂಗೆ continue ಐತ್ ಅಮ್ಮ Saturday ಬಂದ್ರೆ ನೆನ್ಸ್ಕೊಂತಿರ್ತೀನಿ ನಿನ್ನ. ಹೌದಾ ನಾನ್ ಅಂತು daily ಮಾಡ್ತೀನಿ ನೋಡಪ್ಪಾ ಅದೇ ನಮ್ school madam ಹೇಳ್ಕೋಟ್ಟಿದ್ದಕ್ಕೆ ನಮ್ಗೆ ಸಾರ್ಥಕ ಆಯ್ತು ನೋಡು ಅಂತು ಇಂತೂ. ಹೇ ಅದು ಕನ್ನಡ madam ಇದ್ಲಲ್ಲಾ.

ಅವಮ್ಮನ ಮಗಳಿಗೆ ಮಗಾ ಆಗೇತoತೆ.

ಹೋಗ್ಲಿ ಬಿಡೆ ಇವಾಗ್ ನಿನ್ life ನಿಮ್ life ಹೇಗಿದೆ ಅಮ್ಮ ಏನ್ ಮಾಡ್ತಾ ಇದ್ದೀಯ ಜೀವನಕ್ಕೆ ? ಇವಾಗ job ಮಾಡಕ್ಕತ್ತಿನಿ ನೋಡಮ್ಮಾ ಕೆಲ್ಸ ಕೆಲ್ಸ. ಹೌದಾ ನೋಡ್ ಆ school ಇಂದಾನೆ ನಮಿಗ್ job ಬಂತು ಎಷ್ಟ್ ಚೆನ್ನಾಗಿ ಪಾಠ ಮಾಡೋರ್ ಆವಾಗ. ಎಷ್ಟ್ ಸಕತ್ ಆಗಿ ಮಾಡ್ತಿದ್ರು ಪಾಠ ಕೂಡ.

ಅಷ್ಟೊಂದು. School ಅನ್ನೋದು ಅಷ್ಟೆ ಅದು ನಮಿಗ್ ಎಷ್ಟೆಲ್ಲಾ ಕಲ್ಸ್ ಕೊಡ್ತಲ್ಲಾ ಕ್ರಮ ಶಿಕ್ಷಣ ಅಂತೇ ನಮ್ neatness ಹೆಂಗ್ ಇರ್ಬೇಕು ನಾವ್ ಹೆಂಗ್ ಕೂಡ್ಬೇಕು ಆಹ್ ಎಲ್ಲಾ ಹೇಳಿ ಕೊಡ್ತು ನಾವ್ last ಗೆ ನಮ್ life ನಾ ಹೆಂಗ್ lead ಮಾಡ್ಬೇಕು ಅನ್ನೋದ್ ಕೂಡಾ ಹೇಳ್ಕೊಟ್ರು ನಮ್ school ದಯದಿಂದ.

ತರ್ಕಾರಿ ತಿನ್ನೋದ್ ಕೂಡಾ ಹೇಳ್ಕೊಟ್ರಲ್ಲಾ ನಮ್ school ಅಲ್ಲಿ.